ಇದು ಬಹಳ ಸುಂದರವಾದ ಮಂಟಪ ನಾನು ಇದನ್ನು ಬಹಳ ಸುಂದರವಾಗಿ ಅಲಂಕರಿಸಿದ್ದಾರೆ. ಹಾಗೂ ಇಲ್ಲಿ ಇಬ್ಬರು--

ಹಾಗೂ ತುಂಬಾ ಜನರು ಸಣ್ಣ ಮಕ್ಕಳು ಮಹಿಳೆಯರು ಪುರುಷರು ಎಲ್ಲಾ ರೀತಿಯ ಜನರು ಸೇರಿದ್ದು ಈ ಜಾತ್ರೆಯಲ್ಲಿ ಸಂತೋಷ್ ಪಡೆಯುತ್ತಿದ್ದಾ --

ಜಿಮ್ನ ಲ್ಲಿ ತುಂಬಾ ಸರಕುಗಳಿವೆ ಅದರಿಂದ ಬಾಡಿ ಬಿಲ್ಡ್ ಮಾಡಲು ತುಂಬಾ ಈಜಿ ಆಗುತ್ತದೆ ಹಾಗೂ ಇವನು ಸೆಕ್ಸ್ಸಿ ಕಾಣ್ತಿದಾನೆ ಈ ಇಮೇಜ್ ಅಲ್ಲಿ.